ಕಾಣುಸ್ತಾಯಿದೆ ಟವರ್ಗಳು ಹಿಂದೆ ಆಕಾಶ ಮನೆಗಳು ಟ್ಯಾಂಕ್ಗ ಳು ಕಾಣುಸ್ತಾಯಿದೆ.

ಈ ಚಿತ್ರದಲ್ಲಿ ಕಾಣುತ್ತಿರುವುದು ಒಂದು ಅರಮನೆ ದ್ವಾರ ಬಾಗಿಲ ಚಿತ್ರ ಮೈನ್ ರೋಡ್ ಇದೆ ಬೈಕ್ನಲ್ಲಿ ಒಬ್ಬ ಇಬ್ಬರು ಹೋಗುತ್ತಿದ್ದಾರೆ.

ಇಲ್ಲಿ ಚಿಕ್ಕದಾಗಿ ಕಾಣುತ್ತಿರುವುದು ಸಹ ಒಂದು ಪಾರ್ಕ್. ಇದರಲ್ಲಿ ಚಿಕ್ಕಮಕ್ಕಳಿಗೆ ಹಾಡಲು ಜಾರೆಬಂಡಿ ಉ ಆ --

ಈ ಚಿತ್ರದಲ್ಲಿ ಕಾಣುತ್ತಿರುವುದು ಒಂದು ಪಾರ್ಕ್ನ ಒಂದು ದೃಶ್ಯ ರಾತ್ರಿಯ ಸಮಯ ಮರ ಲೈಟ್ ಇದೆ ಗೇಟ್ ಇದೆ. ಎರೆಡು ಕಂಬ--

ಅಕ್ಕಿ ಚೀಲಗಳು ಎಲ್ಲ ತರದ ದುರಪಯೋಗಿ ವಸ್ತುಗಳು ಅಂತೂ ಒಂದು ಅಂಗಡಿ ಎಲ್ಲವನ್ನು ಜೋಡಿಸಿ ಇಟ್ಟಿದ್ದಾರೆ ಅಂಗಡಿಯಲ್ಲಿ .